ತ್ತೆ ಈ ಕಂಬದಲ್ಲಿ ಆ ಏನು ವಿದ್ಯುತ್ ಇದ್ ಆಗತ್ತಲ್ವಾ ಹಾಂಗಾಗೀ ಆ ವಿದುತ್ಗಳ್ನ ನಾವು ಆ ನೋಡ್ಕೊಂಡು ಯೂಸ್ ಮಾಡ್ಬೇಕು ಅಂತ ಹೇಳ್ತಿನಿ.

ಯಾಕಂದ್ರೆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ನಾವ್ ಕ್ಸಾರಾಕ್ಸ್ ಮಾಡ್ಸ್ಕೊಂಡಿದ್ ಉಂಟು ಅಲ್ಲಿ ತುಂಬಾ ಚೀಪ್ ರೇಟ್ ಅಲ್ಲಿ ಕ್ಸಾರಾಕ್ಸ್ ಎಲ್ಲ ನಡೀತದೆ

ಚಿಲ್ರೆ ಅಂಗಡಿ ಚಿಲ್ರೆ ಅಂಗಡಿ ನೋಡುದ್ರೆ ಏನು ಕುರ್ಕುರೆ ತಿಂದಿದ್ ನೆನಪು ಇವಾಗ್ಲೂ ಕುರ್ಕುರೆ ಹೋಗಿ ಚಿಲ್ರೆ ಅಂಗಡಿಲಿ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಮ್ಗ್ ಬೇಕಾಗಿರೋ ಡೈಲಿ ಆ ಆಹಾರಗಳ್ನ ತೊಗೊಳ್ತಿವಿ.

ನಮ್ ಹುಡ್ಗಿರ್ಗೆ ತುಂಬಾ ಆದ್ರೂ ಮೇಲೆ ಕ್ರೇಜ್ ಇದೆ ಯಾಕಂದ್ರೆ ರಾಯಲ್ ಎಂಫಿಈಲ್ಡ್ ಡು ಬಂದ್ಬಿಟು.

ಹಾ ರಾಖಿ ಹಬ್ಬದಲ್ಲಿ ರಾಖಿಗಳ್ ಬಂದ್ಬಿಟು ಹ ಬಹಳ ತುಂಬಾ ಫೇಮಸ್ಸು ಅಣ್ಣನ್ದೀರಿಗೆ ರಾಖಿ ಕಟ್ತೀವಿ ಒಂದ್ ಹತ್ ರೂಪಾಯಿನಿಂದ ಇದ್ದು ಸಾವಿರ ರೂಪಾಯಿ ರಾಖಿ ತಂಕಾನು.

ಆ ನಮ್ಮ ಭಕ್ತಿ ಏನಿದೆ ಆದಾನ್ನ ಒಂದು ಜನರಿಗೆ ನಮ್ಮ ಆಹ್ಹ್ ಆಚಾರ ವಿಚಾರಗಳ್ನ ತಿಳಿಸ್ಬೋದು.